ನಮಿಗೆ ಹಂಪಿ ಯನ್ನು ಊ ಕಳ್ಕೊಂಡಿರೋ ಗೋಸ್ಕರ ಬಹಳ ನೋವಾಗಿದೆ. ಈಗ ಏನ್ ಹಂಪಿ ಉತ್ಸವ ಅಂತ ಏನ್ ಮಾಡ್ತಾರೆ ಈಗ--

ಸಾರ್ವಜನಿಕರಿಗೆ ಗೊತ್ತಿಲ್ದೇನೆ ಇವ್ರೆಲ್ಲಾ ಬಡ್ಡಿನ್ ಬಡ್ಡಿ ಚಾರ್ಜ್ ಎಲ್ಲಾ ಬಹಳ ಜಾಸ್ತಿ ಮಾಡ್ತಾರೆ ಹಂಗಾಗಿ ಇದ್ರಿಂದ ಬಹಳ ತೊಂದ್ರೆ ಆಗುತ್ತದೆ.

ಅಹ್ ನೃತ್ಯ ವನ್ನು ಇದನ್ನ ತೋರಿಸುತ್ತದೆ ಇದು ಇತರ ಮಾಡೋದ್ರಿಂದ ಇದರಿಂದ ಗೊಂಬೆಗಳು ಸ್ಟ್ಯಾಚು ಗಳನ್ನ ಉತ್ಪಾದನೆ ಮಾಡಬೋದು ಇದರಿಂದ--

ಅಂತಂದ್ರೆ ಅಲ್ಯೂಮಿನಿಯಂ ಇದ್ ಅಲ್ಯೂಮಿನಿಯಂ ಏನಂದ್ರೆ ಇವಾಗೆಲ್ಲಾ ಆಫೀಸ್ ಗಳಲ್ಲಿ ಹೊರಗಡೆ ಅಲ್ಯೂಮಿನಿಯಂ ಗ್ಲಾಸ್ ಹಾಕೋದ್ ಇದು ಒಂದು ನ್ಯೂ ಟ್ರೆಂಡು .